ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಡಾಟಾಗಳೊಂದಿಗೆ ಕಾರ್ಯ ನಿರ್ವಹಿಸುವುದರ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ
ಫಿಲ್ ಟೂಲ್ಸ್ ಮತ್ತು ಸೆಲೆಕ್ಷನ್ ಲಿಸ್ಟ್ ಗಳನ್ನು ಬಳಸಿ ಸ್ಪೀಡ್ ಅಪ್ ಮಾಡುವುದು
ಶೀಟ್ ಗಳ ನಡುವೆ ವಿಷಯ ಹಂಚಿಕೆ
ಡಾಟಾವನ್ನು ತೆಗೆಹಾಕುವುದು ಮಾಹಿತಿಯನ್ನು ಬದಲಾಯಿಸುವುದು ಡಾಟಾದ ಒಂದು ಭಾಗವನ್ನು ಬದಲಾಯಿಸುವುದು ಇತ್ಯಾದಿ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ಆವೃತ್ತಿ 334 ಅನ್ನು ಬಳಸುತ್ತೇವೆ ಸ್ಪ್ರೆಡ್ ಶೀಟ್ ನ ಒಳಗೆ ಡಾಟಾ ತುಂಬುವುದು ತುಂಬಾ ಕಷ್ಟಸಾಧ್ಯವಾದುದು
ಆದರೆ ಕ್ಯಾಲ್ಕ್ ಅದನ್ನು ಸುಲಭಗೊಳಿಸುವ ಸಲುವಾಗಿ ಕೆಲವು ಟೂಲ್ ಗಳನ್ನು ನೀಡಿದೆ
ಇದಕ್ಕೆ ಬೇಕಾಗಿರುವ ಮೂಲಭೂತ ಸಾಮರ್ಥ್ಯವೇನೆಂದರೆ ಮೌಸ್ ಬಳಸಿ ಸೆಲ್ ನ ಕಂಟೆಂಟ್ ಗಳನ್ನು ಒಂದು ಸೆಲ್ ನಿಂದ ಮತ್ತೊಂದಕ್ಕೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡುವುದು
ಆದರೆ ಕ್ಯಾಲ್ಕ್ ಆಟೋಮ್ಯಾಟಿಕ್ ಇನ್ ಪುಟ್ ಗಾಗಿ ಇನ್ನೂ ಅಧಿಕ ಟೂಲ್ ಗಳನ್ನು ಹೊಂದಿದೆ ಮುಖ್ಯವಾಗಿ ಪುನರಾವರ್ತಿತ ವಸ್ತುಗಳು
ಈ ಟೂಲ್ ಗಳೆಂದರೆ ಫಿಲ್ ಟೂಲ್ ಮತ್ತು ಸೆಲೆಕ್ಷನ್ ಲಿಸ್ಟ್ಸ್
ಇವು ಒಂದೇ ಡಾಕ್ಯುಮೆಂಟ್ ನ ವಿವಿಧ ಶೀಟ್ ಗಳಿಗೆ ಮಾಹಿತಿಯನ್ನು ಇನ್ ಪುಟ್ ಮಾಡುತ್ತದೆ
ಇವುಗಳ ಬಗ್ಗೆ ನಾವು ಒಂದೊಂದಾಗಿ ತಿಳಿಯೋಣ
ನಾವು personal finance ಟ್ರ್ಯಾಕರ್
ಒಡಿಎಸ್ ಫೈಲ್ ನ್ನು ತೆರೆಯೋಣ
ಫಿಲ್ ಟೂಲ್ ಎಂಬುದು ಶೀಟ್ ನ ಕಂಟೆಂಟ್ ನ್ನು ನಕಲು ಮಾಡಲು ಸುಲಭದ ವಿಧಾನವಾಗಿದೆ
ನಮ್ಮ personal finance ಟ್ರ್ಯಾಕರ್
ಒಡಿಎಸ್ ಫೈಲ್ ನಲ್ಲಿ ನಮಗೆ ಕೋಸ್ಟ್ ಹೆಡಿಂಗ್ ನ ಕೆಳಗೆ ಇರುವ ಡಾಟಾ ವನ್ನು ಕಾಪಿ ಮಾಡಬೇಕು ಎಂದುಕೊಳ್ಳಿ
ಹಾಗಾದರೆ ಕಾಪಿ ಮಾಡಬೇಕಾದಂತಹ ಡಾಟಾ ವನ್ನು ಸೆಲೆಕ್ಟ್ ಮಾಡಲು ಮೊದಲಿಗೆ 6000 ಎಂದು ಎಂಟ್ರಿ ಇರುವ ಸೆಲ್ ನ ಮೇಲೆ ಕ್ಲಿಕ್ ಮಾಡಿ ಈಗ ಮೌಸ್ ನ ಎಡ ಭಾಗದ ಬಟನ್ ನನ್ನು ಒತ್ತಿ ಹಿಡಿದು 2000 ಎಂದು ಎಂಟ್ರಿ ಇರುವ ಸೆಲ್ ನ ವರೆಗೂ ಎಳೆಯಿರಿ
ಹಾಗೂ ಡಾಟಾವನ್ನು ನಕಲು ಮಾಡಲು ಬೇಕಾದಂತಹ ಸೆಲ್ ಗಳನ್ನು ಆಯ್ಕೆ ಮಾಡಿ
ಈಗ ಲೆಫ್ಟ್ ಮೌಸ್ ಬಟನ್ ನನ್ನು ಬಿಡಿ
ಮೆನ್ಯು ಬಾರ್ ನಲ್ಲಿರುವ ಎಡಿಟ್ ಆಯ್ಕೆಯನ್ನು ಒತ್ತಿ ನಂತರ ಫಿಲ್ ಆಯ್ಕೆಯನ್ನು ಒತ್ತಿರಿ
ಪಾಪ್ ಅಪ್ ಮೆನ್ಯುವಿನಲ್ಲಿ ರೈಟ್ ಆಯ್ಕೆ ಯನ್ನು ಒತ್ತಿರಿ
ಕೋಸ್ಟ್ ಹೆಡಿಂಗ್ ನ ಡಾಟಾ ವು ಪಕ್ಕದ ಸೆಲ್ ಗಳಿಗೆ ನಕಲು ಆಗಿರುವುದನ್ನು ನಾವು ಗಮನಿಸಬಹುದು
ಬದಲಾವಣೆಗಳನ್ನು ಅಂಡು ಮಾಡೋಣ
ಫಿಲ್ ಟೂಲ್ಸ್ ನಲ್ಲಿ ಇನ್ನೂ ಹೆಚ್ಚಿನ ಉಪಯೋಗಗಳೆಂದರೆ ಅದನ್ನು ಬಳಸಿ ಹಲವು ಸರಣಿಗಳನ್ನು ಡಾಟಾ ದಂತೆ ಶೀಟ್ ಗಳಲ್ಲಿ ತುಂಬುವುದು
ಕ್ಯಾಲ್ಕ್ ವಾರದಲ್ಲಿನ ದಿನಗಳ ಮತ್ತು ವರ್ಷದಲ್ಲಿನ ತಿಂಗಳುಗಳ ಸಂಪೂರ್ಣ ಮತ್ತು ಸಂಕ್ಷಿಪ್ತ ಹೆಸರುಗಳ ಲಿಸ್ಟ್ ಅನ್ನು ಡೀಫಾಲ್ಟ್ ಆಗಿ ನೀಡುತ್ತದೆ
ಬಳಕೆದಾರರರಿಗೆ ತಮ್ಮದೇ ಸ್ವಂತ ಲಿಸ್ಟ್ ನ್ನು ಸೃಷ್ಟಿಸಲೂ ಅವಕಾಶ ನೀಡುತ್ತದೆ
ಈಗ ನಾವು ಹೊಸ ಡೇಸ್ ಎಂಬ ಹೆಡಿಂಗ್ ನ ಹೆಸರನ್ನು ನಮ್ಮ ಶೀಟ್ ನಲ್ಲಿ ಸೇರಿಸೋಣ
ಇದರ ಕೆಳಗಡೆ ಅಟೋಮೆಟಿಕ್ ಆಗಿ ವಾರದ ಏಳು ದಿನಗಳನ್ನು ತೋರಿಸೋಣ
ಡೇಸ್ ಎಂಬ ಹೆಡಿಂಗ್ ನ ಮೊದಲ ಏಳು ಸೆಲ್ ಗಳನ್ನು ಆಯ್ಕೆ ಮಾಡೋಣ
ಈಗ ಮೆನ್ಯು ಬಾರ್ ನ ಎಡಿಟ್ ಆಯ್ಕೆ ಒತ್ತಿದ ನಂತರ ಫಿಲ್ ಆಯ್ಕೆ ಯನ್ನು ಒತ್ತಿರಿ
ಮೆನ್ಯು ನಲ್ಲಿ ಸೀರೀಸ್ ಎಂಬ ಆಯ್ಕೆಯನ್ನು ಒತ್ತಿರಿ
ಫಿಲ್ ಸೀರೀಸ್ ಎಂಬ ಹೆಡಿಂಗ್ ಇರುವ ಡೈಲಾಗ್ ಬಾಕ್ಸ್ ನ್ನು ನಾವೀಗ ಕಾಣಬಹುದು
ಈಗ ಸೀರೀಸ್ ಟೈಪ್ ಎಂಬ ಹೆಡಿಂಗ್ ನ ಕೆಳಗಡೆಯ ಆಟೋಫಿಲ್ ಆಯ್ಕೆಯನ್ನು ಒತ್ತಿರಿ
ಸ್ಟಾರ್ಟ್ ವ್ಯಾಲ್ಯೂ ಫೀಲ್ಡ್ ನಲ್ಲಿ ವಾರದ ಮೊದಲ ದಿನವಾದ ಸಂಡೇ ಯನ್ನು ಟೈಪ್ ಮಾಡೋಣ
ಏರಿಕೆಯ ಮಟ್ಟವನ್ನು ಈಗಾಗಲೇ 1 ಎಂದು ನಿರ್ಧಾರಿಸಲಾಗಿದೆ
ಈಗ ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ಅಟೋಮೆಟಿಕ್ ಆಗಿ ದಿನಗಳು ಸೆಲ್ ಗಳಿಗೆ ಸೇರಿರುವುದನ್ನು ನಾವು ಗಮನಿಸಬಹುದು
ನೀವು ಕೇವಲ ವಾರದ ದಿನಗಳನ್ನು ತಿಂಗಳುಗಳನ್ನು ಅಥವಾ ವರ್ಷಗಳನ್ನು ಮಾತ್ರ ಈ ವಿಧಾನದಿಂದ ತುಂಬಬಹುದು
ಏಕೆಂದರೆ ಅವುಗಳು ಕ್ಯಾಲ್ಕ್ ನಲ್ಲಿ ಪೂರ್ವ ನಿರ್ಧಾರಿತವಾಗಿವೆ
ಅನುಕ್ರಮ ಡಾಟಾ ಗಳನ್ನು ಆಟೋ ಫಿಲ್ ಮಾಡುವ ಇನ್ನೊಂದು ವಿಧಾನ ಈ ಮುಂದಿನಂತಿದೆ ಸೆಲ್ ನಲ್ಲಿ ಸಂಡೇ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಇದು ಕಾಲಂ ನ ಮುಂದಿನ ಸೆಲ್ ಗೆ ಫೋಕಸ್ ಆಗುತ್ತದೆ
ಈಗ ಸಂಡೇ ಎಂದು ಟೈಪ್ ಮಾಡಿರುವ ಸೆಲ್ ಗೆ ಮರಳಿ
ಈಗ ಸೆಲ್ ನ ತಳಭಾಗದ ಬಲ ಮೂಲೆಯಲ್ಲಿ ಚಿಕ್ಕ ಕಪ್ಪು ಬಾಕ್ಸ್ ನ್ನು ಕಾಣುತ್ತೀರಿ
ಮೌಸ್ ನ್ನು ಬಳಸಿ ಆ ಬಾಕ್ಸಿನ ಮೇಲೆ ಒತ್ತಿರಿ
ಬಲಬದಿಯ ಡಿಸ್ಪ್ಲೇ ಬಾಕ್ಸ್ ನಲ್ಲಿ ಸ್ಯಾಚರ್ಡೇ ಎಂದು ಕಾಣುವವರೆಗೊ ಕೆಳಗಡೆಗೆ ಅದನ್ನು ಡ್ರ್ಯಾಗ್ ಮಾಡಿ
ಮೌಸ್ ಬಟನ್ ನ್ನು ಬಿಡಿ
ಸೆಲ್ ಗಳು ಅಟೋಮೆಟಿಕ್ ಆಗಿ ವಾರದ ದಿನಗಳಗಳಿಂದ ತುಂಬುತ್ತವೆ
ಈ ವಿಧಾನವು ಎಲ್ಲಾ ಅನುಕ್ರಮ ಡಾಟಾಗಳಿಗೆ ಅನ್ವಯಿಸುತ್ತದೆ
ಈಗ ಬದಲಾವಣೆಗಳನ್ನು ಅಂಡು ಮಾಡೋಣ
ಸಂಖ್ಯೆಗಳಿಗೆ ಆರಂಭ ಮುಕ್ತಾಯ ಮತ್ತು ಇನ್ಕ್ರಿಮೆಂಟ್ ವ್ಯಾಲ್ಯೂವನ್ನು ಸೇರಿಸುವ ಮೂಲಕ ಒನ್ ಟೈಮ್ ಫಿಲ್ ಸಿರೀಸ್ ಗಳನ್ನು ನಾವು ತಯಾರಿಸಬಹುದು
ಇದನ್ನು ಮಾಡಿ ನೋಡಲು ಮೊದಲು ನಾವು ಈಗಾಗಲೇ ಆ1 ರಿಂದ ಆ7 ರವರೆಗೂ ತುಂಬಲಾದ ಕ್ರಮ ಸಂಖ್ಯೆಗಳನ್ನು ಡಿಲೀಟ್ ಮಾಡೋಣ
ಸಂಖ್ಯೆಗಳನ್ನು ಡಿಲೀಟ್ ಮಾಡಿದ ನಂತರ ಆ2 ರಿಂದ ಆ7 ವರೆಗೂ ಹೇಳಲಾದ ಸೆಲ್ ಗಳನ್ನು ಸೆಲೆಕ್ಟ್ ಮಾಡಿ
ಮೊದಲು ಮೆನ್ಯು ಬಾರ್ ನಲ್ಲಿ ಎಡಿಟ್ ನ್ನು ಒತ್ತಿ ನಂತರ ಫಿಲ್ ಮತ್ತು ಸೀರೀಸ್ ಆಯ್ಕೆಗಳನ್ನು ಒತ್ತಿರಿ
ನಮ್ಮ ಮುಂದೆ ಒಂದು ಡೈಲಾಗ್ ಬಾಕ್ಸ್ ಕಾಣುತ್ತದೆ
ಅದು ಡೀಫಾಲ್ಟ್ ಆಗಿ ಆಯ್ಕೆಯಾಗದಿದ್ದರೆ ಸೀರೀಸ್ ಟೈಪ್ ಹೆಡಿಂಗ್ ನ ಕೆಳಗಡೆಯ ಲಿನಿಯರ್ ಆಯ್ಕೆಯನ್ನು ಒತ್ತಿರಿ
ಸ್ಟಾರ್ಟ್ ವ್ಯಾಲ್ಯೂ ಫೀಲ್ಡ್ ನಲ್ಲಿ ಮೊದಲ ಅನುಕ್ರಮ ಸಂಖ್ಯೆಯಾಗಿ 1 ನ್ನು ಬರೆಯೋಣ
ಎಂಡ್ ವ್ಯಾಲ್ಯೂ ಫೀಲ್ಡ್ ನಲ್ಲಿ ಕೊನೆಯ ಸಂಖ್ಯೆಯಾಗಿ 6 ನ್ನು ಬರೆಯೋಣ
ಈಗ ಇನ್ಕ್ರಿಮೆಂಟ್ ಮೌಲ್ಯ ವನ್ನು 1 ಎಂದು ನಿರ್ಧರಿಸಿದ ನಂತರ ಒಕ್ ಬಟನ್ ನ್ನು ಒತ್ತೋಣ
ಈಗ ನಾವು ಸೆಲ್ ಗಳು ಅಟೋಮೆಟಿಕ್ ಆಗಿ ಅನುಕ್ರಮವಾದ ಕ್ರಮ ಸಂಖ್ಯೆಗಳಿಂದ ತುಂಬಿರುವುದನ್ನು ಗಮನಿಸಬಹುದು
ಈ ಎಲ್ಲಾ ಬಗೆಗಳಲ್ಲಿ ಫಿಲ್ ಟೂಲ್ ಎಂಬುದು ಸೆಲ್ ಗಳ ನಡುವೆ ಕ್ಷಣಿಕ ಸಂಪರ್ಕ ಸೃಷ್ಟಿಸುತ್ತದೆ
ಒಂದು ಬಾರಿ ತುಂಬಿದ ನಂತರ ಸೆಲ್ ಗಳ ನಡುವೆ ಯಾವುದೇ ರೀತಿಯ ಸಂಭಂದ ಇರುವುದಿಲ್ಲ
ಫಿಲ್ ಟೂಲ್ಸ್ ನ್ನು ಹೊರತು ಪಡಿಸಿದರೆ ಇರುವ ಮತ್ತೊಂದು ಸ್ಪೀಡ್ ಅಪ್ ಟೂಲ್ ಎಂದರೆ ಸೆಲೆಕ್ಷನ್ ಲಿಸ್ಟ್ಸ್
ಇದರ ಬಳಕೆ ಟೆಕ್ಸ್ಟ್ ಗೆ ಮಾತ್ರ ಸೀಮಿತವಾಗಿದೆ
ಈ ಸಿರೀಸ್ ನ ಬಗ್ಗೆ ನಾವು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಚರ್ಚಿಸೋಣ
ಫಿಲ್ ಟೂಲ್ಸ್ ಮತ್ತು ಸೆಲೆಕ್ಷನ್ listsಗಳನ್ನು ಕಲಿತ ನಂತರ ನಾವು ಈಗ ಶೀಟ್ ಗಳ ನಡುವೆ ಕಂಟೆಂಟ್ ಗಳನ್ನು ಶೇರ್ ಮಾಡುವುದು ಹೇಗೆ ಎಂದು ತಿಳಿಯೋಣ
ಬಳಕೆದಾರರಿಗೆ ಸಮಾನ ಮಾಹಿತಿಯನ್ನು ಸಮಾನ ಸೆಲ್ ನಲ್ಲಿ ಅನೇಕ ಶೀಟ್ ಗಳಲ್ಲಿ ನಮೂದಿಸಲು ಕ್ಯಾಲ್ಕ್ ಸಹಾಯ ಮಾಡುತ್ತದೆ
ಇದರ ಅರ್ಥ ಸಮಾನ ಮಾಹಿತಿಯನ್ನು ಒಂದೊಂದೇ ಶೀಟ್ ನಲ್ಲಿ ಬೇರೆ ಬೇರೆಯಾಗಿ ತುಂಬುವ ಬದಲು ಒಂದೇ ಬಾರಿಗೆ ಎಲ್ಲಾ ಶೀಟ್ ಗಳಲ್ಲಿ ತುಂಬಬಹುದು
ನಮ್ಮ personal finance trackerಒಡಿಎಸ್ ಫೈಲ್ ನಲ್ಲಿ ನಮ್ಮ ಎಲ್ಲಾ ಡಾಟಾ ಶೀಟ್ 1 ನಲ್ಲಿ ಇರುತ್ತದೆ
ಈಗ ನಮಗೆ ಶೀಟ್ 2 ಮತ್ತು ಶೀಟ್ 3ರಲ್ಲಿ ಶೀಟ್ 1ನ ಡಾಟಾ ಬೇಕಾಗಿದೆ
ಆದ್ದರಿಂದ ಮೆನ್ಯು ಬಾರ್ ನ ಎಡಿಟ್ ಆಯ್ಕೆಯನ್ನು ಒತ್ತಿ ನಂತರ ಶೀಟ್ ಆಯ್ಕೆಯನ್ನು ಒತ್ತಬೇಕು
ಈಗ Selectನ್ನು ಒತ್ತಿರಿ
ಈಗ ಕಾಣುವ ಡೈಲಾಗ್ ಬಾಕ್ಸ್ ನಲ್ಲಿ ಶಿಫ್ಟ್ ಕೀ ಬಳಸಿ ಶೀಟ್ 1 ಶೀಟ್ 2 ಮತ್ತು ಶೀಟ್ 3 ಆಯ್ಕೆಗಳನ್ನು ಸೆಲೆಕ್ಟ್ ಮಾಡಿ
ಮತ್ತು ಒಕ್ ಬಟನ್ ನ್ನು ಒತ್ತಿರಿ
ಇದು ನಮ್ಮನ್ನು ಪುನಃ ಶೀಟ್ 1ಕ್ಕೆ ಕರೆದೊಯ್ಯುತ್ತದೆ
ಈಗ ಶೀಟ್ 1 ರಲ್ಲಿ ಏನಾದರೂ ಡಾಟಾ ನಮೂದಿಸೋಣ
ಉದಾಹರಣೆಗೆ ಫ್12 ಸೆಲ್ ನಲ್ಲಿ ಥಿಸ್ ವಿಲ್ ಬೆ ಡಿಸ್ಪ್ಲೇಯ್ಡ್ ಒನ್ ಮಲ್ಟಿಪಲ್ ಶೀಟ್ಸ್ ಎಂದು ಟೈಪ್ ಮಾಡೋಣ
ಈಗ ಶೀಟ್ 2 ಮತ್ತು ಶೀಟ್ 3 ಟ್ಯಾಬ್ ಗಳನ್ನು ಒಂದಾದ ನಂತರ ಒಂದನ್ನು ಒತ್ತಿ
ಈಗ ಪ್ರತಿಯೊಂದು ಶೀಟ್ ನಲ್ಲಿಯೂ ಫ್12 ಸೆಲ್ ನ ಡಾಟಾ ಒಂದೇ ಆಗಿರುವುದನ್ನು ನೀವು ನೋಡಬಹುದು
ಬದಲಾವಣೆಗಳನ್ನು ಅಂಡು ಮಾಡೋಣ
ಮುಂದೆ ನಾವು ಸೆಲ್ ಗಳಲ್ಲಿನ ಡಾಟಾವನ್ನು ಪರಿಷ್ಕರಿಸಲು ಮತ್ತು ಡಿಲೀಟ್ ಮಾಡಲು ಇರುವ ವಿವಿಧ ವಿಧಾನಗಳ ಬಗ್ಗೆ ತಿಳಿಯೋಣ
ಸೆಲ್ ನ ಫಾರ್ಮೆಟ್ ನ್ನು ಹಾಗೇ ಇಟ್ಟು ಅದರ ಡಾಟಾ ವನ್ನು ಮಾತ್ರ ಡಿಲೀಟ್ ಮಾಡಬೇಕಿದ್ದರೆ ಮೊದಲು ಆ ಸೆಲ್ ನ್ನು ಸೆಲೆಕ್ಟ್ ಮಾಡಿ
ಸೆಲ್ ನ ಡಾಟಾ ಇನ್ಪುಟ್ ಲೈನ್ ಫೀಲ್ಡ್ ನಲ್ಲಿ ಗೋಚರಿಸಿರುವುದನ್ನು ನೀವು ನೋಡಬಹುದು
ಈಗ ಕೀಬೋರ್ಡ್ ನಲ್ಲಿ Backspace ಬಟನ್ ನನ್ನು ಒತ್ತಿ
ಡಾಟಾ ಡಿಲೀಟ್ ಆಗುವುದನ್ನು ನಾವೀಗ ಕಾಣಬಹುದು
ಬದಲಾವಣೆಗಳನ್ನು ಅಂಡು ಮಾಡೋಣ
ಆ ಸೆಲ್ ನಲ್ಲಿನ ಡಾಟಾವನ್ನು ಬದಲಾಯಿಸಲು ಸೆಲ್ ನ್ನು ಆಯ್ಕೆ ಮಾಡಿ ಅದರಲ್ಲಿನ ಮೊದಲ ಡಾಟಾದ ಮೇಲೆಯೇ ಬರೆಯಿರಿ
ಹೊಸ ಡಾಟಾ ಮೊದಲಿನ ಫಾರ್ಮ್ಯಾಟಿಂಗ್ ಅನ್ನು ಪಡೆಯುತ್ತದೆ
ಈಗ ಬದಲಾವಣೆಗಳನ್ನು ಅಂಡು ಮಾಡೋಣ
ಸೆಲ್ ನಲ್ಲಿರುವ ಎಲ್ಲಾ ಕಂಟೆಂಟ್ ಗಳನ್ನೂ ಡಿಲೀಟ್ ಮಾಡದೇ ಸ್ವಲ್ಪ ಭಾಗ ಮಾತ್ರ ಬದಲಿಸಬೇಕೆಂದಾದರೆ ಆ ಸೆಲ್ ನ್ನು ಡಬಲ್ ಕ್ಲಿಕ್ ಮಾಡಿ
ಕರ್ಸರನ್ನು ಚಲಿಸುವ ಮೂಲಕ ಸೆಲ್ ನ್ನು ನಮಗೆ ಬೇಕಾದಂತೆ ಪರಿಷ್ಕರಿಸಬಹುದು
ಬದಲಾವಣೆಗಳನ್ನು ಅಂಡು ಮಾಡೋಣ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಫಿಲ್ ಟೂಲ್ಸ್ ಮತ್ತು ಸೆಲೆಕ್ಷನ್ ಲಿಸ್ಟ್ಸ್ ಅನ್ನು ಬಳಸಿ ವೇಗವನ್ನು ಹೆಚ್ಚಿಸುವುದು
ಶೀಟ್ಸ್ ಗಳ ನಡುವೆ ಕಂಟೆಂಟ್ ನ್ನು ಷೇರ್ ಮಾಡುವುದು
ಡಾಟಾವನ್ನು ತೆಗೆಯುವುದು ಡಾಟಾವನ್ನು ಬದಲಾಯಿಸುವುದು ಮತ್ತು ಡಾಟಾದ ಒಂದು ಭಾಗವನ್ನು ಬದಲಿಸುವುದು
ಈ ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಟ್ಯುಟೋರಿಯಲ್ ದೇಸಿ ಕ್ರಿವ್ ನ ಕೊಡುಗೆಯಾಗಿದ್ದು ಇದರ ಪ್ರವಾಚಕ ವಾಸುದೇವ ಐಐಟಿ
ಧನ್ಯವಾದಗಳು